ಇದು ಕ್ರೈಸ್ತರ ಒಂದು ಪವಿತ್ರ ದೇವಾಲಯ ರೋಮನ್ ಕ್ಯಾಥಲಿಕ್ ಚರ್ಚ್ ನಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಫಾದರ್ ರು ಮತ್ತೆ ಸಿಸ್ಟರ್ ರು ಅಲ್ಲೆಲ್ಲ ಭಕ್ತಾದಿಗಳು --

ಇದು ಕಲ್ನಿಂದ ಮಾಡಿದಂತಹ ಮೂರ್ತಿಗಳು ನೋಡಕ್ಕೆ ತುಂಬಾ ಚನ್ನಾಗಿದೆ ನಾವು ಒಂದು ಚಿತ್ರ ಬಿಡ್ಸ್ಬೇಕು ಅಂದ್ರೇನೆ ಎಷ್ಟು ಸಾರಿ ಅಳುಸ್ತೀವಿ .

ಪೋಸ್ಟ್ ಆಫೀಸು ಇದು ರಾಮ್ ಸ್ವಾಮಿ ಬಾರೋ ಪೋಸ್ಟ್ ಆಫೀಸು . ಈ ಅಂಚೆ ಕಚೇರಿಯಲ್ಲಿ ಎಲ್ಲ ವ್ಯವಹಾರಗಳನ್ನ ನಾವ್ ಮಾಡ್ತೀವಿ. ದುಡ್ ನ ಕಟ್ಬೋದು.

ಮತ್ತೆ ಅಲ್ಲಿ ಠೇವಣಿಗಳನ್ನ ನಾವು ತೆರ್ದು ಹಾ ಹ್ಮ್ಮ್ಮ್ ನಾವು ದುಡ್ಡನ್ನ ಸಂಗ್ರಹಿಸಬೋದು. ಎಲ್ಲಾನು ಎಲ್ಲಾ ಪತ್ರ ವ್ಯವಹಾರ ಇಲ್ಲಿ ನಡೆಯುತ್ತದೆ--

ಇದು ಸಿಸ್ಟರ್ ಗಳು ನಾಲಕ್ ಜನ ಸಿಸ್ಟರ್ ಗಳಿದ್ದಾರೆ. ಇದು ಮಾತೆ ಮರಿಯಮ್ಮರವರ ಒಂದು ಗರ್ಭಗುಡಿ. ಆ ಗುಡಿ ಕೆಳಗಡೆ ಸಿಸ್ಟರ್ ಗಳು ನಿಂತಿದ್ದಾರೆ ಇವರ ಒಂದು ಸೇವೆ--